ಹಾಗು ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಸಹ ಕಾಣುತ್ತಿದೆ.

ಇದೊಂದು ಕ ಯಾವ ಗ್ಯಾರೇಜ್ ಸಹ ಆಗಿರಬಹುದು ಹಾಗೂ ಸುತ್ತಲೂ.

ಈ ಚಿತ್ರವನ್ನು ಹೊರಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣುತ್ತಿರುವೂ ಒಂದು ಭಾರತ್ ಕೇಸೆಟ್ ಬ್ಯಾಂಕ್ ಅನ್ನು ಬೋರ್ಡ್ ಹಾಕಲಾಗಿದೆ.

ಈ ಚಿತ್ರವನ್ನು ಹೊರ್ಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದು ಒಂದು--

ಇದರಲ್ಲಿ ಕಾಣಿಸ್ತಿರುವುದು ಸಣ್ಣ ಕೆರಿಯಲ್ಲಿ ಒಂದು ಬಾತುಕೊಳಿ ಸರ್ ಕಯ ಬಾತುಕೊಳಿ ನಿಂತಿದೆ.

ಈ ಚಿತ್ರವನ್ನು ಹೊರ ಒಳಗಡೆ ತೆಗೆಯಲಾಗಿದೆ.

ಹಾಡು ಹಾಡುತ್ತಿದ್ದಾರೆ ಮತ್ತು ಮುಂದ್ಗಡೆ ಸ್ಟ್ಯಾಂಡ್ ಅಲ್ಲಿ ಬುಕ್ ಇಟ್ಟಿದ್ದಾರೆ.

ಹಾಗು ಇಬ್ರು ಕೈಯಲ್ಲಿ ಮೈಕ್ ಸಹ ಇದೆ ಸರ್ .

ನಾವು ಗಮನಿಸಬಹುದು ಹಾಗೂ ಎಲೆಕ್ಟ್ರಿಕ್ ಲೈಟ್ಸ್ ಹಾಕಿದ್ದಾರೆ.

ಗೂ ಟೇಬಲ್ ಹಾಗೂ ಪೇಪರ್ಸ್ ಸಹ ಕಾಣಬಹುದು ನಾವು ನೋಡಬಹುದು.

ಹಾಗೂ ಜೋಕಾಲಿ ಸಹ ಕಾಣುತ್ತಿದೆ ಹಾಗೂ ಸಿಂಟೆಕ್ಸ್ ಸಹ ಕಾಣುತ್ತಿದೆ.

ಈ ಚಿತ್ರವನ್ನು ಒಳಗಡೆ ತೆಗೆಯಲಾಗಿದೆ ಇದರಲ್ಲಿ ಕಾಣಿಸುತ್ತಿರುವುದು ಒಂದು ಟೈಯರ್ ಅಂಗಡಿ ಆಗಿರಬಹುದು.

ಇತರಲ್ಲಿ ಕಾಣಸ್ತಿರೊದೊಂದು ಮಕ್ಕಳ ಆಡುವ ಆಟಿ ಸಮ್ಮಾನ್ನಗಳ ಇರಬೊದು.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದು ಒಂದು ಫೋಟೋ ಸ್ಟುಡಿಯೋ ಅಂಗಡಿಯಾಗಿರಬುಹುದು.

ಹಾಗು ರೈಲ್ ಹೋಗೋದು ನಾವು ಗಮನಿಸಬಹುದು.

ಹಾಗೂ ಸುತ್ತಲು ಹಚ್ಚಹಸಿರಾದ ಗಿಡಮರಗಳನ್ನು ನಾವು ಕಾಣಬಹುದು.

ಚಿತ್ರದಲ್ಲಿ ಕಾಣಿಸುತ್ತಿರುವ ಇವರು ಶಾಲೆಯಲ್ಲಿ ಪೋಗ್ರಾಮ್ ನೆಡೆಸುತ್ತಿದ್ದಾರೆ.

ಹಾಗೂ ಸುಮಾರು ಪೆಂಚದ ಸಾಂ ಕಾಣ್ತಾವೆ ಹಾಗೂ ಕಿಟಕಿಗಳ್ ಸಹ ಕಾಣ್ತಾವೆ.

ಹಾಗು ಒಬ್ಬ ವ್ಯಕ್ತಿ ಹೊರಗಡೆ ನಿಂತಿರುವುದನ್ನು ಗಮನಿಸಬಹುದು.

ಕಾರ್ ಪಾರ್ಕಿಂಗ್ ಇರಬಹುದು ಹಾಗೆ ಕಾರ್ ವಾಷಿಂಗ್ --

ಇದರಲ್ಲಿ ಕಾಣುಸ್ತಿರುವ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸಹ ಕಾಣುತ್ತವೆ.

ಈ ಚಿತ್ರದಲ್ಲಿ ಕಾಣಸ್ತಿರುವೊಂದು ಮನೆ ಆಗಿದೆ.

ಪಿಚರ್ ಲ್ಲಿ ಕಾಣುಸ್ತಿರುವ ಇದ್ ಒಂದೊ ಅನ್ ಅಂಗಡಿ ಆಗಿದೆ.

ಪೈಪು ಹಾಗು ಮಿಷನ್ ಹಾಗು ನೀರ್ ಪಂಪ್ ಹಾಗೂ ಫ್ಯಾನು ಲೈಟು ಹಾಗು ಇತ್ರವಾದ ವಸ್ತುಗಳು ಕಾಣುತ್ತವೆ.

ಹಾಗು ಮುಂದ್ಗಡೆ ಫೈಪ್ ಸಹ ಕಾಣುತ್ತವೆ ಹಾಗು ಬ್ಯಾರೆಲ್ ಸಹ ಕಾಣುತ್ತವೆ.

ಈ ಚಿತ್ರವನ್ನು ಹೊರಡೆ ತೆಗೆಯಲಾಗಿದೆ ಈ ಚಿತ್ರದಲ್ಲೂ ಕಾನಸ್ತಿರುವಾಗೆ ಒಂದು ರೈಲ್ ನಿಲ್ದಾಣ ಆಗಿರ್ಬೋದು.

ಹಾಗು ದೊಡ್ಡ ಒಂದು ಬಿಲ್ಡಿಂಗ್ ಸಹ ಕಾಣುತ್ತಲಿದೆ ಹಾಗು ತಂತಿ ಇಂದ ಜಿಡಿ ಕಟ್ಟಲಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದು ಒಂದು ಮನೆಗೆ ಬೇಕಾಗುವ ವಸ್ತುಗಳಿವೆ.

ತೆಂಗಿನ್ ಗಿಡ ಹಾಗೂ ಹಚ್ಚಹಸಿರಾದ ಗಿಡಮರಗಳನ್ನು ಕಾಣಬಹುದು.

ಇದರಲ್ಲಿ ಪೈಪ್ ಹಾಗು ನಳ ಸಹ ಕಾಣಬಹುದು.

ಹಾಗೆ ಇದರಲ್ಲಿ ವ್ಯಕ್ತಿಗಳ ಕುಳಿತಿರೋದು ನಾವು ಗಮನಿಸಬಹುದು.

ಹಾಗು ಸುಮಾರು ಹಿಂದ್ಗಡೆ ಗುಡ್ಡ ಸಹ ಕಾಣ್ತದೆ.

ಒಂದು ದೇವ್ರ್ ಫೋಟೋ ಸಹ ಹಾಕಿದ್ದಾರೆ.

ಈ ಅಂಗಡಿಗೆ ಸುಮಾರು ಬಾಟಲ್ ಆಗಿದ್ದಾವೆ ಹಾಗೂ ನೀರಿನ್--

ಇ ಚಿತ್ರದಲ್ಲಿ ಕಾಣುಸ್ತಿರುವುದು ಒಂದು ಆಸ್ಪತ್ರೆಯಾಗಿರಬಹುದು.

ಹಾಗು ಒಂದು ಟಿವಿ ಸಹ ಕಾಣುತ್ತಿದೆ ಹಾಗು ಎ_ಸಿ ಫ್ಯಾನ್ ಸಹ ಕಾಣುತ್ತಿದೆ.

ಹಾಗೂ ಹೂವಿನ್ ಗಿಡ ಸಹ ಬೆಳಸಿದ್ದಾರೆ.

ಹಾಗೂ ಮುಂದ್ಗಡೆ ಪಾರ್ಕಿಂಗ್ ಮಾಡಕ್ಕ ಜಾಗ ನೆಲೆಸಿದೆ ಹಾಗೂ ಬೈಕ್ ಸೈಕಲ್ ಸಹ ಕಾಣ್ತಿದೆ ಸರ್ .